ಮುಂದ ವೆಲ್ಕಮ್ ಗ ಒಂದು ಗಣೇಶ ಸ್ಟ್ಯಾಚು ಇಟ್ಟಿದಾರ್ ರೀ ಬೆಳ್ಳಿ ಕೋಟೆಡ್ ಅಂತ ಹೇಳ್ಥಿವಿ ಅಲ್ರಿ ಆ ತರದ್ದು.

ಇಲ್ಲಿ ಕಾಣಲಿಕ್ ಹತ್ತಿರೋ ಚಿತ್ರ ಬಟ್ಟೆ ಅಂಗ್ಡಿ ಅದರೀ.

ತುಂಬಾ ದೂರದಿಂದ ಬಂದಿದ್ದಾರೆ ಕೆಲವ್ರು ಅಂತ ಅನ್ಸುತ್ತೆ ಮುಸ್ಸಂಜೆನಂಗ ಅಥವಾ ಬಿಸಿಲಿನ್ಯಾಗ ಇಲ್ಲಿ ಬಲೋ ಚಲೋ ಅಯ್ತೆ ಅಂತ ಅನ್ಸುತ್ತೆ ರೀ ಎಲ್ರು ಖುಷಿ ಇಂದ ಅಡ್ಲಿಕ್ ಹತ್ತರ

ಇಲ್ ಕಾನ್ಸ್ಲೀಕ್ ಹತ್ತಿರೋ ಚಿತ್ರ ಬಹು ಮಹಡಿಯ ಹೋಟೆಲ್ ರಾಹುಲ್ ಪ್ಯಾಲೇಸ್ ರೀ --

ಇಲ್ಲಿ ಕಾಣಲಿಕ್ಕೆ ಹತ್ತಿರೋ ಚಿತ್ರ ಒಂದು ಬುಕ್ ಸ್ಟೋರ್ ರೀ ಬುಕ್ ಸ್ಟೋರ್ ಮಾಲೀಕ ಕೂಡ ಕಾಣಿಸ್ತಾನ ಏನೋ ಮಾಡ್ತಿದ್ದಾನಾ.

ಯಾಕಂದ್ರ ದೊಡ್ ಮರಗಳು ತುಂಬಾ ಸಾಲಾಗಿ ಅಚ್ಚು ಕಟ್ಟಾಗಿ ಒಂದೇ ಹೇಯ್ಗ್ಟ್ನ ಲ್ಲಿ ಮೈನ್ಟೈನ್ ಮಾಡಿರೋದು ನೋಡಿದ್ರೆ --

ದೇವಸ್ಥಾನಕ್ಕ ಇನ್ನು ಒಂದು ಕಳಿ ಬಂದಂಗ ಕಾಣಿಸ್ತಯ್ತಿ ಮುಸಂಜೆ ತೆರದಿರೋ --

ಕೆಂಪ್ ಬಣ್ಣ ನೀಲಿ ಬಣ್ಣ ಬಿಳಿ ಬಣ್ಣ ವೆರೈಟಿ ಬಣ್ಣದಾಗ ಕೂಡಿ ಮನಸ್ಸಿಗೆ ಇದು ಕಂಗೊಳಿಸ್ತಾವೆ ರೀ ಹಂಗೆ.

ನಿಂತಿದೆ ಆಟೋ ಕಾರ್ ನಿಜ್ವಾಗ್ಲೂ ನಿಂತಿದೆ ಅಂದ್ ಮಾತ್ರ ಖಾತ್ರಿ ರೀ ಆ ವ್ಯಕ್ತಿ ನಿಂತಿರೋದ್ ನೋಡಿದ್ರೆ ಅನ್ಸುತ್ತೆ ರೀ.

ಯಾಕಂದ್ರ ಆ ಕಲ್ಲಿನಾಗ ಮಾಡಿರುವಂಥ ಚಕ್ರದ್ ತರ ಒಂದ್ ದಳಗಳಾಗ್ಲಿ ಈ ಕಡೆ ಒಂದು ನರ್ತಕಿಯರ ಒಂದ್ ಇದು ಮಾಡೋದಾಗ್ಲಿ.

ತೂಕಕ್ ತಕ್ಕಡಿ ಕೂಡ ಕಳಿಸ್ತಾ ಇದ್ರಿ ಪರಿಗಳಗ್ ತೂಕ ಹಾಕಿ ಮಾಡ್ತಾ ಇರೋದು.

ಈ ಒಂದು ಚಿತ್ರ ಬಂದು ಬ್ಯಾಂಕ್ ಚಿತ್ರ ಬ್ಯಾಂಕ್ ಹೆಸರು ಬಂದು --

ಡಿಫ್ಫೆರೆಟ್ ಆಗಿ ಕೆತ್ತನೆ ಮಾಡಿರೋದು ಇಲ್ಲಿ ನೋಡಬಹುದು ವಾಸ್ತು ಶಿಲ್ಪಾರ್ಗಳ್ನ ಒಬ್ರು ಡಾನ್ಸ್ ಮಾಡ್ತಾ ಇರೋ ತರಾ --

ಸೇಫ್ಟಿ ಮೆಸರ್ಮೆಂಟ್ನ ಇಲ್ಲಿ ನಾವು ನೋಡಬಹುದು ಬೋರ್ಡ್ ಹಾಕಿದ್ದಾರ್ ರೀ ಅದ್ ಸರಿ ಕಾಣಿಸ್ತಿಲ್ಲ ಏನ್ ಹಾಕಿದ್ದಾರ್ ಅಂತ ತಿಳಿವಲ್ದು.

ಬಹ ಚಿಕ್ಕದಂತು ಅಲ್ಲ ತುಂಬಾ ದೊಡ್ಡದಾಗೇತಿ ಯಾಕಂದ್ರ ನಾವ್ ತಗೊಂಡಿರೋ ಐಟಮ್ಸ್ ಗಳನ್ನ ಒಂದು ಬ್ಯಾಗ್ ಬುಟ್ಟಿ ಹಾಕೊಂಡು ಒಟ್ಟಿಗೆ ತಗೊಂಡ್ ಬಂದ್ರೆ ಬುಟ್ಟಿಯಾಗಿ ಕಾಣಿಸ್ತಾವೆ ಸುಮಾರ್ ರೀತಿ ಬ್ಯಾಗ್ --

ಆಹ್ಹ್ ಅವ್ನು ಫೋಟೋಗೆ ಫೋಸ್ ಕೊಟ್ಟಿರೋ ತರಾನೇ ಅವ್ನ್ ನಿಂತಿರೋ ಸ್ಟೈಲ್ ನೋಡಿದ್ರ ಅನ್ಸುತ್ತೆ ಸುತ್ ಮುತ್ತ ವಾತಾವರಣ ನೋಡಿದ್ರೆ ತುಂಬಾ ಶಾಂತ ವಾತಾವರಣ ಅನ್ಸುತ್ತೆ.

ಅದು ನೋಡ್ಲಿಕ್ಕ ಮಕ್ಕಳೀಗ ತುಂಬಾ ಅಟ್ರಾಕ್ಟ್ ಆಗ್ಲಿ ಅಂತ ಆನಿ ಚಿತ್ರ ಮಾಡ್ಲಿಕ್ ಹತ್ತಾರ್ ರೀ .

ತಳ ವಿದ್ಯಾರ್ಥಿಗಳು ಯಾವ್ದೋ ಪ್ರಾಜೆಕ್ಟ್ ವರ್ಕ್ ಮಾಡಕ್ ಹತ್ತಾರ್ ಅಂತ ಗೊತ್ತಾಗ್ತದ್ ರೀ ಅವ್ರ್ದೇ ಆದಂಥ ಪರ್ಸನಲ್ ಅಲ್ಲಿ ತುಂಬಾ ಉಸ್ತುಕತೆಯಿಂದ ಕೂಡಿದರ್ --

ಇವು ಒಂದು ಸ್ವಿಮ್ಮಿಂಗ್ ಫೂಲ್ ಅಥವಾ ಈಜುಕೊಳ ಅಂತ ಹೇಳ್ಬಹುದು ರೀ ಅದು ಮಕ್ಕಳದ್ದು ಅಂತ ಅನುತ್ತೆ ರೀ ಟ್ರೈನಿಂಗ್ ಕೊಡೋದು ಇಲ್ಲಿ ಕೋಚೆರ್ ಕೂಡ ಕಾಣಿಸ್ತಿದ್ದಾನಾ.